ಕಲರ್ ಗುಲಾಬಿ ಕಲರ್ ಹೊಡೆದು ಎಷ್ಟು ಚಲೋ ಮನಿ ಐತಿ ಶಾಂತಿ ಮನೀ ಐತಿ ಆದರೆ--.

ಬೇಸಿಗೆಲಿ ಎಲ್ಲ ಸ್ವಚ್ಛವಾಗಿ ಇಟ್ಕೊಂಡ್ರೆ ನಾವು ಕೆಲಸ ಮಾಡಬಹುದು.

ಅವ್ರು ಎಷ್ಟು ಚಂದ್ ಚಂದ್ ಡಿಸೈನ್ ಮಾಡಿ--

ಇದು ಒಂದು ದೊಡ್ಡವಾಗಿ ಕಾಂಪ್ಲೆಕ್ಸ್ ಕಾಂಪ್ಲೆಕ್ಸ್ ನಲ್ಲಿ ಏನಿರತೈತೆ ಅಂದ್ರೆ ನಾವು ಒಂದು ಒಂದು ಮನಿಗೆ ಒಂದು ಲಕ್ಷ ಎರಡ್ ಲಕ್ಷ ಹತ್ತು ಲಕ್ಷ ಕೊಟ್ಟು ಒಂದೊಂದು ಮನಿ ತಗೋಬೋದು ಕಾಂಪ್ಲೆಕ್ಸ್ ನಲ್ಲಿ ನಮಗೆ ಗ್ರೌಂಡ್ ಇರತೈತಿ ಕುಂದ್ರಾಕೆ ನಮಗ್ ಯಾರ ಟೆನ್ಶನ್ ಇರಂಗಿಲ್ಲ ಆಜೂ ಬಾಜು ಮನೆ ಇದ್ರೆ ಮನೆಯಾಗೆ ನಾವು --.

ಆ ಪಿಂಕ್ ಪಿಂಕ್ ರೆಡ್ ರೆಡ್ ಹೂವ್ಗಳು ಐತಿ ಗುಲಾಬಿ ಹೂವ ಇಲ್ಲಿ ನೋಡಿ ಒಂದು ಮಗ ಒಂದು ಹುಡುಗ ನಿಂತಾನ ಎಷ್ಟು ಇಷ್ಟಲವಾಗಿ ಫೋಟೋ ತೆಗೀಲಿಕ್ಕೆ ಹತ್ತಾನ ಅದು ಇಸ್ಟಾಲ್ ನೋಡಿ ಹೆಂಗೈತಿ.

ಇಲ್ಲಿ ನೋಡ್ರಿ ಒಂದ್ ಹುಡುಗಿ ದ್ಯಾ ಸ್ ನಲ್ಲಿ ಚಲೋ ದ್ಯಾ ಸ್ ಮಾಡಾಳ್ ಅದಕ್ ಆಕಿಗೆ ಗಿಫ್ಟ್ ಕೊಡಕತ್ತರ್ ಅಷ್ಟ ದೊಡ್ಡ ಮಂದಿ ಇರತ್ತರಲ್ಲಾ ಡಾನ್ಸ್ ನೋಡಾರ್.

ನೋಡಿ ಅಂಗಡಿ ದಾರಿ ಐತಿ ಅಂಗಡಿ ಐತಿ ಆದ ಈ ಸೀರೆ ಹಚ್ಚಾರ್ ಅಲ್ಲಿ ಆಮೇಲೆ ಬಾಜುದ ಅಂಗಡ್ಯಾಗ ಜೆರಾಕ್ಸ್ ಅಂಗಡಿ ಐತಿ ಆಮೇಲೆ ಹಿಂಗ್ ತಳಗ ನೋಡಿದ್ರೆ ಹೂವಾ ಅಂಗಡಿ ಐತಿ ನಾವು ಎಲ್ಲಿ ಧರ್ಮಸ್ಥಳಕೆ ಅದು ಎಲ್ಲಾ ಎಲ್ಲಾ ಪಾರ್ಟಿ ಗಿಟಿಗ ಹೋದ್ರ--